ಚರ್ಚ್ ಗೆ ಹೋದ್ರೆ ಫುಲ್ ನೆಮ್ಮದಿ ಇರುತ್ತೆ ಫುಲ್ ಸೈಲೆಂಟ್ ಆಗಿರುತ್ತೆ ಅಲ್ಲಿ.

ನಾವು ಹೇಗೆ ದೇವಸ್ಥಾನಕ್ಕೆ ಹೋಗಿ ರಿಲೀಫ್ ಮಾಡತಿಓ ಹಾಗೆ ಚರ್ಚ್ ಗೆ ಹೋಗಿ ನೆಮ್ಮದಿಯಿಂದ ಕುತ್ ಕೊಂಡು ರಿಲೀಫ್ ಮಾಡಬಹುದು.

ಹೀಗೆ ನಾವು ಹೇಗೆ ದೇವಸ್ಥಾನಕ್ಕೆ ಹೋಗತ್ತೀವಿ ಹಾಗೆ ಚರ್ಚ್ ಗೆ ಹೋಗಿ ಒಂದ್ ಗಳಗ್ ಪ ಪ್ರಶಾಂತವಾಗಿ ಇರ್ತ್ತೀವಿ.

ಅಲ್ಲಿಗೆ ಹೋಗೋದು ಒಂತರ ರೈಲು ಹೋಯ್ ತು ಅಂದ್ರೆ ಒಂತರ ಚಂದ.

ಅದ್ರಿಂದ ಒಟ್ಟ್ನಲ್ಲಿ ಅಂಗಡಿ ಮನೆ ಇರೋದ್ರಿಂದ ಉಪಯೋಗ ತುಂಬಾ ಆಗುತ್ತೆ ಕಟ್ಟೋದ್ರಿಂದನು ತುಂಬಾ --

ಇವಾಗ ಸಿಟಿ ಕಡೆ ಮಕ್ಕಳ್ ಎಜುಕೇಶನ್ ಆಗಿರಬಹುದು ಕೆಲ್ಸ ಆಗಿರಬಹುದು ಅದಕ್ ಹೋಗೋರು --

ತೋ ನೋಡಿರಬಹುದು ನೀವು ನಮ್ಮ್ ದೆಟ್ ಫೋರ್ ಮೂರ್ ಫ್ಲೋರ್ ಇರುತ್ತೆ.

ಆ ಲೈಟಿಂಗ್ಸ್ ಆಗಬಹುದು ದುಡ್ಡ್ ಜಾಸ್ತಿ ಅದ್ಕ ಐದು ಲಕ್ಷ ಅಗ್ಬೋದು ಲೈಟಿಂಗ್ಸ್ ಎಲ್ಲಾ.

ಆ ಬಣ್ಣ್ ಬಣ್ಣದ್ ಬಸ್ ನೋಡತ್ತರೆ ಈದ್ ನನ್ನ ಬಸ್ಸು ಇದು ನಿನ್ನ ಬಸ್ಸು ಅನ್ನಕೊಂಡ್ ಐಕ್ಲ್ ಜೊತೆ ಕಿತ್ತಾಡೋದು .

ಆ ನೀರು ಜರಿ ಜರಿ ಅಂತ ಹರ್ ಕೋ ಹೋಯ್ ತಿರ್ ಬೆಟ್ಟದತ್ರ ನಿಂತಕೊಂಡು ಆ ಬೆಟ್ಟಾ ಅಂತ್ ನೋಡೋದೆ ಒಂತರ ಖುಷಿ .

ಆವಾಗ್ ಬೆಟ್ಟ ಅಂತ್ ನೋಡತಿರ್ ಅಪಾ ಎಷ್ಟು ದೂರ್ ಅದಲ್ಲ ಅನ್ನಸುತ್ತ .

ಆವಾಗ್ ಅತ್ತಕೊಂಡ್ ಹೋಗಿ ಅಲ್ಲಿ ನಿಂತಕೊಂಡಾಗ ಖುಷಿ ಇನ್ನೆಲ್ಲೂ ಇರಲ್ಲಾ.

ಅದು ಫೇಮಸ್ ಆಗಿರೋ ಕಂಪನಿ ಆಗಿರೋದ್ರಿಂದ ಅದ್ನೇ ತಕೋಬೇಕು ಅಂತರ್.

ಆ ಕೆರೆ ಅಂತು ನೋಡಕ್ಕೆ ಆಗಲ್ಲಾ ಅಷ್ಟುಮಟ್ಟಿಗೆ ಕಲುಷಿತ ಮಾಡ್ ಬಿಟ್ಟರ್.

ಈವಾಗ್ ಅಂತು ಅದ್ ಯಾವರೀತಿ ಒಂದ್ ಪಿಕ್ಚರ್ ನೋಡ್ ಬಿಟ್ಟ್ರೆ ಸಾಕು ಆ ಸಲೂನ್ ಹೇಗೆ ಕಟಿಂಗ್ ಹೆಂಗ್ ಮಾಡ್ಸಿರ್ತರೆ ಹಂಗೆ ಕಟಿಂಗ್ ಮಾಡ್ಸಿ ಸಲೂನ್ ಹೋಗಿ.

ಆ ಸಿನಿಮಾ ಥಿಯೇಟರ್ ನೋಡಕ್ಕೆ ಒಂತರ ಖುಷಿ ಆ ಥಿಯೇಟರ್ ಫಿಲಂ ರಿಲೀಸ್ ಆಗ್ ಬಿಟ್ಟ್ರೆ ಅಂತು ಎಷ್ಟು ಕ್ಯೂ ನಿಂತ್ಕೊತರೇ ಸಿನಿಮಾ ಥಿಯೇಟರ್ ಹೋಗ್ ನೋಡೋ ಖುಷಿ.

ತಿಂಡಿ ಅಂಗಡಿ ಆಗಿರಬಹುದು ಯಾವದೇ ರೀತಿ ಅಲ್ಲಿ ಅಂಗಡಿನಲ್ಲಿ ಹಾಕಿರತ್ತರೆ ಅಲ್ಲಿ.

ಅಲ್ಲಿರೋ ಎಕ್ಸಿಬಿಷನ್ ಇರೋ ವಸ್ತುಗಳು ನೋಡಕ್ ಒಂತರ ಚಂದ್.